ಕೆಳಗಡೆ ಎಲ್ಲ ಡೆಕೋರೇಷನ್ ಮಾಡಿದಾರೆ ಸ್ಟೆಪ್ಸ್ ಇದ್ದಾವೆ.

ಇದು ಮೇಲ್ಗಡೆ ಇಂದ ಫೋಟೋ ತೆಗ್ದಿದ್ದಾರೆ ಇಲ್ಲಿ ರೋಡ್ ಇದೆ .

ಇದು ಒಂದು ಫನ್ಕ್ಷನ್ ಹಾಲ್ ತರ ಕಾಣ್ತಾ ಇದೆ ಇಲ್ಲಿ ಹೂವಗಳಿದ್ದಾವೆ ಡೆಕೋರೇಷನ್ ಮಾಡಿದ್ದಾರೆ.

ಅಲ್ಲಿ ಗಿಡಗಳಿದ್ದಾವೆ ಒಂದು ಟೆಂಪೋ ಇದೆ ಬಂಡೆಗಳಿದ್ದಾವೆ .

ಕೆಳಗಡೆ ರೋಡ್ ಇದೆ ರೋಡ್ಗೆ ವೈಟ್ ಕಲರ್ ಲೈನ್ ಇದೆ ಸೈಡ್ ಗೆ ಗಿಡಗಳಿದ್ದಾವೆ ಫುಟ್ ಪಾತ್ ಟೈಪಿಂದ್ ಅದು ಇದೆ.

ಸ್ವಿಮ್ಮಿಂಗ್ ಫೂಲ್ ಹತ್ರ ಮೂವರು ಮನುಷ್ಯರು ನಿಂತುಕೊಂಡಿದ್ದಾರೆ ಇಬ್ಬರು ಸ್ವಿಮ್ಮಿಂಗ್ ಫೂಲ್ ಒಳಗಡೆ ಇದ್ದಾರೆ ಚೇರ್ ಇದೆ.

ಇದೊಂದು ರೆಸ್ಟೊರೆಂಟ್ ತರ ಕಾಣ್ತಾ ಇದೆ ಚೇರ್ಸ್ ಇದ್ದಾವೆ ಟೇಬಲ್ಸ್ ಇದ್ದಾವೆ ಗೋಡೆಗೆ ಫೋಟೋಸ್ ಇದ್ದಾವೆ ಎಸಿ ಇದೆ.

ಬಗಲಿಗೆ ಹಾಪಿ ಬರ್ತ್ ಡೇ ಅಂತ ಡೆಕೋರೇಷನ್ ಮಾಡಿದ್ದಾರೆ.

ಸ್ಟೇಜ್ ಜಿನ್ ಮೇಲೆ ಏನೋ ಡಾನ್ಸ್ ಮಾಡ್ತಾ ಇದ್ದಾರೆ .

ಕಾಲೇಜ್ ಕಾಲೇಜ್ ಮುಂದೆ ಯಲ್ಲೋ ಕಲರ್ ಪೈಂಟ್ ಹೊಡಿದಿದ್ದಾರೆ ಕ್ಲಾಸ್ ಇಂದು --

ಮನುಷ್ಯ ಅವರು ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ ಸೈಡ್ ಗೆ ಎಲ್ಲ ಗಿಡಗಳಿದ್ದಾವೆ.

ಲೊಟ್ಸ್ ಇದ್ದವೇ ಸ್ಟೀಲ್ ಮುಂದುಗಡೆ ಕಾರ್ಸ್ ಇದ್ದಾವೆ ಎರಡು ಒಂದು ಕಾರಿ ಗೆ ಮುಂದೆ --

ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ದೂರದಲ್ಲಿ ಗಿಡಗಳಿದ್ದಾವೆ.